ಮತ್ತೆ ಅವರು ಕೈಗೆ ಒಂದು ವಾಚ್ ಕಟ್ಕೊಂಡಿದ್ದಾರೆ ಮತ್ತೆ ಅವರು ಒಂದು ಬಿಸ್ಲೇರಿ ವಾಟರ್ ಬಾಟಲ್ ತಗೊಂಡು ನೀರ್ ಕುಡಿತಾ ಇರೋದ್ನ ನೋಡಬಹುದು .

ಇಲ್ಲಿ ಕಾಣಸ್ಥಾ ಇರೋ ಒಂದು ಚಿತ್ರ ಏನಂದ್ರೆ ಒಂದು ಚುರ್ಚಿನ ಚಿತ್ರ ಆಗಿರತ್ತೆ ಈ ಚುರ್ಚಿನ ಎದುರಗಡೆ--

ಈ ಒಂದು ಚಿತ್ರದಲ್ಲಿ ಒಂದು ದೊಡ್ಡ ಕಾಡಿದೆ ಮತ್ತೆ ಇದು ಒಂದು ಗುಡ್ಡ ತರ ಇದೆ ಅಂದ್ರೆ ಕಲ್ಲೆಲ್ಲ ಇದೆ ಅದರಲ್ಲಿ ಇವರು ಟ್ರೆಕ್ಕಿಂಗ್ ಹೋಗೋ ತರ ಒಂದು ಇಮೇಜನ್ನ --

ಅದರ ಮೇಲೆ ಒಬ್ಬ ವ್ಯಕ್ತಿ ನಿಂತ್ಕೊಂಡ್ ಬಿಟ್ಟು ಫೋಟೋ ತೆಗೆಸ್ಕೊಂಡಿರೋದನ್ನ ಈ ಒಂದು ಚಿತ್ರದಲ್ಲಿ ನಾವು ನೋಡಬಹುದು ಅವನು ಬ್ಲಾಕ್ ಕಲರ್ ಶರ್ಟ್ ಅನ್ನು ಹಾಕೊಂಡಿದ್ದಾನೆ .

ಈ ಚಿತ್ರದಲ್ಲಿ ಏನಂದ್ರೆ ಒಂದಿಷ್ಟು ಬಲೂನ್ ಗಳನ್ನ ಕಟ್ಟಿ ಡೆಕೋರೇಷನ್ ಮಾಡಿರುವುದನ್ನು ನೋಡಬಹುದು ಮತ್ತೆ ಆ ಬಲೂನ್ಸ್ ಗಳ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ನಿತ್ ಕೂತ್ಕೊಂಡು ಫೋಟೋ ವನ್ನು ತೆಗೆಸಿಕೊಳ್ತಾ ಇರುವುದನ್ನು ನೋಡಬಹುದು.

ಮತ್ತೆ ಈ ಬಲೂನ್ ರೆಡ್ ಕಲರಲ್ಲಿ ಇರುವಂತಹ ಬಲೂನ ಗಳನ್ನ ಇಲ್ಲಿ ನೋಡಬಹುದು.

ಈ ಒಂದು ಚಿತ್ರದಲ್ಲಿ ಒಂದು ಹಣ್ಣಿನ ಅಂಗಡಿ ಕಾಣಿಸ್ತಾ ಇದೆ ಮತ್ತೆ ಅದರ ಹಣ್ಣನ್ನ ಮಾರುವಂತಹ ವ್ಯಕ್ತಿ ಕಾಣಿಸ್ತಾಇದ್ದಾರೆ ಮತ್ತೆ ಒಂದಿಷ್ಟು ಬೈಕ್ ಗಳು ಒಂದು ಪಾರ್ಕ್ ಆಗಿರುವುದನ್ನು ನೋಡಬಹುದು.

ಮತ್ತೆ ಒಂದಿಷ್ಟು ಜನ ಸೈಕಲ್ ಅಲ್ಲಿ ಹೋಗ್ತಾ ಇರುವಂತಹ ಒಂದು ಚಿತ್ರವನ್ನು ನೋಡ್ಬಿಟ್ಟು ಮತ್ತೆ ಅಲ್ಲಿ ಒಂದು ಬ್ಯಾಂಕ್ ಕೂಡ ಇದೆ.